ಹಾಗು ಇದರ ಒಳಗೆ ಕರ್ಟನ್ ಹಾಕಿರುವುದನ್ನು ನಾವು ಗಮನಿಸಬಹುದು ಇದು ಮನೆಗಳ ಮುಂದೆ ನಿಂತಿರುವುದನ್ನು ಕಾಣಬಹುದು ಇದರಲ್ಲಿ ಸುಮಾರು ಇಪ್ಪತ್ತು ಜನ ಕುಳಿತುಕೊಳ್ಳಬಹುದು.

. ಹಲವಾರು ಹೂಗಳಿಂದ ಅಲಂಕರಿಸುದನ್ನು ಗಮನಿಸಬಹುದು. ಈ ವಿಗ್ರಹವು ನೋಡಲು ಸುಂದರವಾಗಿದೆ. ಹಾಗು ನೋಡಲು ಸಂತೋಷ ತರುತ್ತದೆ.

ಈ ಉಷ್ಟ್ರ ಪಕ್ಷಿಯು ನೋಡಲು ತುಂಬಾ ದೊಡ್ಡದಾಗಿರುತ್ತದೆ. ಹಾಗು ಅತೀ ಹೆಚ್ಚು ವೇಗವಾಗಿ ಓಡ್ತದೆ. ಹಾಗು ಇದಕ್ಕೆ ಎಆರ್ಡ್ಯೂ ಕಾಲುಗಳು ಉಂಟು. ಹಾಗು ಗರಿಗಳು ಇರುದನು ನಾವು ಪುಕ್ಕಗಳು ಇರುವುದನ್ನು ಗಮನಿಸಬಹುದು.

ಇದೊಂದು ಶ್ರೀರಂಗಸ್ವಾಮಿ ವನ್ಯಧಾಮ ಎಂದು ಹೇಳಬಹುದು. ಇದರ ಎಂಟ್ರನ್ಸ್ ಬಾಗಿಲು ಸುಸ್ವಾಗತ ಹಾಗು ವೆಲ್ಕಮ್ ಎಂದು ಬರೆಯಲಾಗಿದೆ. ಸುತ್ತಲು ಹಸಿರಿನಿಂದ ಕುಡಿರಿರುವಂಥ ವನ್ಯದ್ಯಾಮವಾಗಿದೆ.

ಈ ದೇವಸ್ಥಾನವು ನೋಡಲು ಚಿಕ್ಕದಾಗಿದ್ದು ತುಂಬ ಪ್ರಶಾಂತತೆಯನ್ನು ಸೂಚಿಸುತ್ತದೆ ದೇವಸ್ಥಾನದ ಹಿಂಭಾಗದಲ್ಲಿ ಹಸಿರಿನಿಂದ ಕೂಡಿರುವ ಮರಗಳು ಇದೆ.

ಇದೆ ಎಂದು ಹೇಳಬಹುದು. ಈ ಅಣಬೆಯು ಬಿಳಿ ಬಣ್ಣದಲ್ಲಿ ಇರುವುದನ್ನು ನಾವು ಕಾಣಬಹುದು. ಇದು ತುಪ್ಪದಣಬೆ ಎಂದು ಹೇಳುತ್ತಾರೆ. ನೋಡಲು ತುಂಬಾ ಸುಂದರವಾಗಿದೆ.

ಗಿಡಗಳನ್ನು ನಾವು ಕಾಣಬಹುದು. ಹಾಗು ಹಳದಿ ಬಣ್ಣದ ಯಾವುದೊ ಒಂದು ಪ್ರಾಣಿ ಇರುವುದನ್ನು ನಾವು ಗಮನಿಸಬಹುದು. ಅಗಲವಾದಂತ ಭೂಪ್ರದೇಶವನ್ನು ನಾವು ಇಲ್ಲಿ ಕಾಣಬಹುದಾಗಿದೆ.

ಬಟ್ಟೆ ಅಂಗಡಿ ಎಂದು ಹೇಳಬಹುದು ಇದರ ಹೆಸರು ಎಪಿಎಸ್ ಟೆಕ್ಸ್ಟೈಲ್ ಪ್ಯಾರಡೈಸ್ ಇದು ಒಂದು ಜವಳಿ ಹ ಅಂಗಡಿಯಾಗಿದೆ ಇಲ್ಲಿ ಹಲವಾರು ರೀತಿಯಂತಹ ದ್ವಿಚಕ್ರ ವಾಹನಗಳು ನಿಂತಿರುವುದನ್ನು ಗಮನಿಸಬಹುದು.

ಒಂದು ನೀರಿನ ಸರೋವರ ಎಂದು ಹೇಳಬಹುದು. ನೀರಿನ ಸರೋವರದಲ್ಲಿ ನೀರು ಮೇಲಿಂದ ಹರಿಯುತ್ತಿರುದನ್ನು ಗಮನಿಸಬಹುದು. ಹಾಗು ಇಳಿಜಾರು ಪ್ರದೇಶದಲ್ಲಿ ಇರುವುದನ್ನು ನಾವು ಗಮನಿಸಬಹುದು.

ಹಲವಾರು ವಿದ್ಯುತ್ ದೀಪಗಳಿಂದ ಜಗಮಗಿಸಿದ್ದಾರೆ. ಹಾಗು ಬಾಳೆ ಎಲೆಗಳಿಂದ ಸಿಂಗರಿಸಿರುವುದನ್ನು ನಾವು ನಾವು ಗಮನಿಸಬಹುದೇ. ಇದು ರಾತ್ರಿಯ ಹೊತ್ತಿನ ಒಂದು ಔತಣ ಎಂದು ಹೇಳಬಹುದು.

ಪಕ್ಷಿಧಾಮ ಎಂದು ಹೇಳಬಹುದು. ಇಲ್ಲಿ ಒಂದು ಬಿಳಿಯ ಬಣ್ಣದ ಒಂದು ಕ್ರೇನ್ ಇರುವುದನ್ನು ನಾವು ಗಮನಿಸಬಹುದು. ಇದು ನೋಡಲು ತುಂಬಾ ಸುಂದರವಾಗಿದೆ. ಇದರ ಕಾಲುಗಳು ತುಂಬಾ ಉದ್ದವಾಗಿದೆ.

ಹಾಗು ಹೆಚ್ಚಿನದಾಗಿ ಗಂಡಸರ ಬಟ್ಟೆಯನ್ನು ಇಲ್ಲಿ ನಾವು ಗಮನಿಸಬಹುದಾಗಿದೆ ವಿದ್ಯುತ್ ದೀಪಗಳು ಉರಿಯುತ್ತಿರುವುದನ್ನು ಗಮನಿಸಬಹುದು.